ಸೆಡ್ ಬೈಕ್ ಶರ ಶರ ಸೆಂಟರ್ ಅನ್ನು ಕಾ ಬ್ಯಾನರ್ ಇದೆ ಅದರ ಮೇಲೆ ಬೈಕಿನ ಫೋಟೋಸ್ ಗಳಿವೆ.

ಇಲ್ಲಿ ಶ್ರೀ ವೆಂಕಟೇಶ್ವರ್ ಸ್ವೀಟ್ ಹೌಸ್ ಇದೆ ಆ ಸ್ವೀಟ್ ಹೌಸ್ ನಲ್ಲಿ ಅಲ್ಲಿ ಹಲವಾರು ತರಹದ ಸ್ವೀಟ್ಸ್ ಗಳನ್ನು ಕಾಣುತ್ತಿವೆ.

ಮತ್ತು ಆಚೆ ಸೈಡಲ್ಲಿ ಒಂದು ಸ್ಟೂಲ್ ಇದೆ ಆ ಸ್ಟೂಲಿನಲ್ಲಿ ಹೆಲ್ಮೆಟ್ ಅನ್ನು ಇಕ್ಕಿದ್ದಾರೆ.

ಇಲ್ಲಿ ಒಂದು ಟೇಬಲ್ ಇದೆ ಆ ಟೇಬಲ್ ನ ಮೇಲೆ ನೀರಿನ ಬಾಟಲ್ಸ್ ಗಳಿವೆ ಸಣ್ಣ ಮತ್ತು ದೊಡ್ಡ ಆಚೆ ಸೈಡಿನಲ್ಲಿ ಒಂದ್ ಹಲ್ಮರಿ ಇದೆ.

ಆಚೆ ಸೈಡಲ್ಲಿ ಇಬ್ಬ ಎರಡು ಟೇಬಲ್ಸ್ ಗಳಿವೆ ಮತ್ತು ಅಚ್ಚು ಅಲ್ಲಿ ನಾಕೈದು ಮನುಷ್ಯರು ಕೂತಿದ್ದಾರೆ ಮತ್ತು ಅಲ್ಲಿ ಪರ್ದೆಗಳು ಕೂಡ ಇವೆ.

ಇಲ್ಲಿ ಒಂದು ರೂಮನ್ನು ಕಾಣುತಿದೆ ಅದರ ಒಂದಲ್ಲಿ ಒಂದು ಫಲಂಗ ಇದೆ ಅದರ ರೇಲೆ ಒಂದು ಗಾದಿ ಇದೆ.

ಮತ್ತು ಅದರ ಮೇಲೆ ಚಿತ್ರಗಳಿವೆ ಮತ್ತು ಈಚೆ ಸೈಡಿ ನಲ್ಲಿ ಬರೆದಿದ್ದಾರೆ.